ಫ್ಲವರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಇದ್ದಾರೆ ಹಾಗೆ ಬೆಂಕಿ ಪಟ್ಟಣ ಯೂಸ್ ಮಾಡ್ಕೊಂಡಿ ಪ್ರಾಜೆಕ್ಟ್ಮಾನ್ನ ಫುಲ್ ಫಿಲ್ ಮಾಡಿದ್ದಾರೇ .

ಇಗ ಎಂತದೊ ಅಂಬೇಡ್ಕರ್ ಸರ್ಕಲ್ ಅನ್ಸುತ್ತೆ ಮೆಬಿ ಅಂಬೇಡ್ಕರ್ ಇದ್ದಾರೆ ಇಲ್ಲಿ--

ಇದು ಹಳೆಕಾಲದಲ್ಲಿ ಮಾಡಿರುವ ಕಲ್ಲಿನಲ್ಲಿ ಕೇತಿರುವ ಶಿಲೆಗಳು ಇದು ಭರತನಾಟ್ಯ ಕಲಕರಾದ ಅಡಿರುವಂತಹ ಕೇತನೆಗಳು---